ಈ ಚಿತ್ರದಲ್ಲಿ ಕೆಲವಿಷ್ಟು ಗಿಟರ್ ಗಳನ್ನು ನಾವು ವೀಕ್ಷಿಸಬಹುದಾಗಿದೆ.

ಚಿತ್ರದಲ್ಲಿ ಒಂದು ಚಿಕ್ಕ ಡ್ಯಾಮ್ ಅಥವಾ ದೊಡ್ಡ ಡ್ಯಾಮ್ ಆಗಿರಬಹುದು.

ಹಾಗು ಎರಡು ಟೇಬಲ್ ಗಳು ಮತ್ತ ಒಂದ ಎಂಟು ಕುರ್ಚಿಗಳನ್ನು ವೀಕ್ಷಿಸಬಹುದಾಗಿದೆ.

ಹಾಗು ಈ ಸುತ್ತಲು ಗಾಡೆಯನ್ನು ವೀಕ್ಷಿಸಬಹುದಾಗಿದೆ.

ಈ ಚಿತ್ರವನ್ನು ಒಳಗಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ--

ಹಾಗು ಹಚ್ಚ ಹಸಿರಾದ ಗಿಡಗಳನ್ನು ಕಾಣಬಹುದಾಗಿದೆ.

ಇಲ್ಲಿ ಮುನ್ಸಿಪಾಲ್ಟಿ ಗಾಡಿಗಳನ್ನು ನಿಂತಿರುವುದನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರದ ಮುಂದ್ಗಡೆ ಟೇಬಲ್ ಸಹ ಕಾಣಬಹುದು.

ಹಾಗೂ ಈ ಚಿತ್ರದಲ್ಲಿ ಒಂದು ಜೀಪ್ .

ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಕುಳಿತಿರುವುದನ್ನು ನಾವು ವೀಕ್ಷಿಸಬಹುದಾಗಿದೆ.

ತ ಬೋರ್ಡ್ ಹಾಕಲಾಗಿದೆ ಮತ್ತೆ ಶಿವ--